ಅ-ಅಸ್ಪಷ್ಟವಾಗಿದೆ ಇಲ್ಲಿ ಟಿನ್ಗಳನ್ನ ನೋಡಬಹುದು ಬಹುಶಹ ಇದು ಎಣ್ಣೆಯ ಟಿನ್ತರ ಕಾಣಿಸ್ತಾ ಇದೆ ಒಂದು ಫ್ಯಾಕ್ಟರಿ ಒಳಗೆ ಸೆಲ್ಫಿ ತೆಗೆದ ಚಿತ್ರ.

ಈ ಚಿತ್ರದಲ್ಲಿ ನಮಗೆ ಒಂದು ಎ.ಒನ್‌.ಎನ್‌.ಜೆ.ಬಿ ಪಾರ್ಲರ್ ಅನ್ನುವಂತಹುದು ಪಾರ್ಲರ್‌ ಕಾಣ್ತಾ ಇದೆ ಇದು ಹಳ್ಳಿ ಪ್ರದೇಶದಲ್ಲಿ ಇರುವಂತಹುದು ಒಂದು ಪಾರ್ಲ್‌ರ್‌ ಅಂದರೆ ಕಟ್ಟಿಂಗ್‌ ಶಾಪ್‌ .

ಈ ಚಿತ್ರದಾಗೆ ಒಂದು ಬುಕ್‌ ಅಂಗಡಿ ಕಾಣಿಸ್ತಾ ಇದೆ. ಇಲ್ಲಿ ರಾಕ್‌ನಲ್ಲಿ ಒಂದಿಷ್ಟು ಬುಕ್‌ಗಳನ್ನು ಜೋಡಿಸಿ ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಬುದ್ದನ ಮೂರ್ತಿಯನ್ನು ನೋಡ್ತಾ ಇದ್ದೀವಿ ಅದರ ಆಚೆ ಈಚೆ ಮತ್ತೆ ಎರಡು ಮೂರ್ತಿಗಳು ಕೂಡ ಕಾಣಿಸ್ತಾ ಇದೆ.

ಹಾಗೇ ಸುಂದರವಾದ ಬಲೂನ್‌ಗಳಿಂದ ಆರ್ಚ್‌ ತರ ಮಾಡಿ ಇಡಲಾಗಿದೆ-- ಒಂದು ಹೊಸ ಸೆಲೂನ್‌ ಅವರಲ್ಲಿ ಓಪನ್‌ ಆಗಿದೆ ಒಂದಿಷ್ಟು ಬೈಕ್‌ಗಳನ್ನು ಪಾರ್ಕ್‌ ಮಾಡಿದ್ದಾರೆ.

ಮೊರ ಹಿಡಕೊಂಡು ಅದ್ರಲ್ಲಿ ಹಣ್ಣು ಹಂಪಲು ಪೂಜೆಗೆ ಬೇಕಾದ ಸಾಮಾನ್ ಗಳ್ ನೆಲ್ಲ ಇಟ್ಟುಕೊಂಡಿದ್ದಾರೆ ಹಿಂದೆ ಒಂದು ಕೆರೆ ರೀತಿ ನಮಗೆ ಕಾಣಿಸ್ತಾ ಇದೆ ಯಾವುದೋ ಒಂದು ಪೂಜೆ ಮಾಡಲಿಕ್ಕೆ ಮಹಿಳೆಯರು ಸೇರಿದ್ದಾರೆ.

ಈ ಚಿತ್ರದಗೆ ನಮಗೆ ಒಂದು ಸಮುದ್ರದ ತೀರದಲ್ಲಿ ದೋಣಿ ನಿಂತಿರೋದು ಕಾಣುತ್ತೆ. ಅಹ್ ಅದ್ರ ಹತ್ರ ಒಂದು ಹೆಂಗಸು ಇಬ್ಬರು ಗಂಡಸರು ನಿಂತ್ಕೊಂಡಿದ್ದಾರೆ ಇಬ್ಬರು--